ಮಳೆ ಜಾಸ್ತಿ ಆದಾಗ ಏನ್ ಮಾಡ್ತಾರ ಡ್ಯಾಮ್ ತುಂಬಿ ಹರೀಬೇಕರ ಡ್ಯಾಮ್ ದು ಅಷ್ಟು ಗೇಟ್ ಗಳು ಓಪನ್ ಮಾಡಿ ಬಿಡ್ತಾರಾ ಅವಾಗ್ ಏನ್ ಆಗ್ತದ ಎಕ್ಸೆಸ್ ನೀರ್ ಏನ್ ಇರ್ತದಲ್ಲ ಅದ್ ಹೊರ್ಗ್ ಹೋಗ್ ಬಿಡ್ತದ.

ಇಲ್ಲಿ ಒಬ್ಬ ಒಬ್ಬಂವಾ ಕುಂತ್ ಸೆಲ್ಫಿ ತೆಕ್ಕೊಲಿಕತ್ತಾನ ಹುಡ್ಗನ ಜತಿ ಅವ್ರ ಅಣ್ಣ ತಮ್ಮಂದ್ರ ಇರಬೇಕ ಫಸ್ಟ್ ಟೈಮ್ ಏನಾರೆ ಹೋಟೆಲ್ ಗೆ ಹೋಗಿರ್ಬೇಕ ಇಲ್ಲ ಅವನ್ ತಮ್ಮನ ಕರ್ಕೊಂಡ ಫಸ್ಟ್ ಟೈಮ್ ಏನಾರೆ ಹೋಟೆಲ್ ಗೆ ಹೋಗಿರ್ಬೇಕ ಅವಾ.

ಮೊದ್ಲಿಗೆ ನಿಲ್ಸಿದ್ದು ಕಿರಾಣಿ ಅಂಗಡಿಗಳು ಇರ್ತಿದ್ವು ಈಗ ದೊಡ್ಡದ್ ಮಾಡಿ ಎ_ಸಿ ಗೀಸಿ ಹಾಕಿ ಬಹಳ ಪಾಶ್ ಮಾಡ್ಯಾರ.

ಹಳ್ಳಿ ಒಳಗಂತೂ ಇವು ಡೆಫಿನಿಟ್ಲಿ ನೋಡಕ್ ಸಿಗಂಗಿಲ್ಲ ಬರಿ ಸಿಟಿ ಅಂತ ಹೆಸರ ಮೇಲೆ ಜಾಸ್ತಿ ಸಾಮಾನು ತಂದು ಅನುಕೂಲ‌ ಅದ ಇದ್ರಲ್ಲಿ.

ಈಗೀಗ ಬ್ರಿಜ್ ಗೋಲನ್ ಮಾಡುದ್ರಿಂದ ದೊಡ್ಡ ದೊಡ್ಡ ವಿಥ್ ವೆಹಿಕಲ್ ನಾವ ಗಾಡ ತಗೊಂಡನ ಒಂದ ದ ನದಿ ದಂಡೆಯಿಂದ ಇನ್ನೊಂದು ನದಿ ದಂಡಿ ತನಕ ಆರಾಮ ಹೋಗ್ಬಹದ.

ಬಾಜುಕ್ ಮೆಡಿಕಲ್ ಶಾಪ್ ಉ ಐತಿ ಇವರು ಡಾಕ್ಟರ್ ಬರೆದ ಕೊಟ್ಟಿದ್ದ ಏನೇನ ಔಷಧಿ ಇರ್ತದಲ್ಲ ಅಲ್ಲಿ ಮೆಡಿಕಲ್ ಶಾಪ್ ದಾಗ್ ಸಿಗ್ತದ.

ಈ ಷೋ ಪೀಸ್ ದಾಗ ಎಲ್ಲ ಗೊಂಬೆಗಳು ಒಂದೊಂದು ಇನ್ಸ್ಟ್ರುಮೆಂಟ್ಸ್ ಹಿಡ್ಕೊಂಡಾವು.

ಬೇಕಂದ ವ್ಯಕ್ತಿಗಳು ಈ ಒಂದು ಪುಸ್ತಕ ತಗೊಂಡು ತಮ್ಮ ಅಭ್ಯಾಸ ಅಥವಾ ತಮ್ಮದು ರಿಸರ್ಚ್ ಮುಂದುವರಿಸುತ್ತಾರೆ.

ಇದರಿಂದ ಮೋರ್ ತರ ಒಂದು ಅಂಗಡಿ ಇದ ಐಥಿಂಕ್ ಮೊರೆ ಏ ಇರ್ಬೇಕು ಇದು ವಿದ್ಯಾನಗರದಾಗಿಂದ.

ಈಗೀಗ ಹೆಚ್ಚು ಕಡಿಮಿ ಏನ ಮಾಡ್ತಾರ ಕ ಕಾಫಿ ಶಾಪ್ಸ್ ಭಾಳ ಪಾಶ್ ಆಗಿ ಮಾಡೋದಕ್ಕಿಂತ ಸಿಂಪಲ್ ಆಗಿ ಎಲ್ಲರ ಜೀವನಕ್ಕ ಲೈಫ್ ಸ್ಟೈಲ್ ಗೆ ಹೊಂದುವ ಕಂಫರ್ಟಬಲ್ ಇರುಹಂಗ ಮಾಡ್ಲಿಕ್ಕತ್ತಾರ.

ಆ ಐ ತಿಂಕ್ ರೇಡಿಯೋ ನು ಇರಬಹುದ ಇದೇನೋ ಮ್ಯೂಸಿಯಂ ಅನಿಸ್ತದ ರೆಕಾ ರೇಡಿಯೋ ರೇಡಿಯೋ ಗಳದ್ದು ಫಸ್ಟ್ ಬಂದಿದ್ ರೇಡಿಯೋ ದಿಂದ ಹಿಡಕೊಂಡ ಲೇಟೆಸ್ಟ್ ತನಕ ರೇಡಿಯೋ ಬಂದದ್ದರ ಬಗ್ಗೆ ಏನಾರ ಇರಬೇಕ.

ಇದಾ ಇದು ಹೈಫೈ ಗ್ಯಾರೇಜು ಇರಬೇಕು ಯಾಕಂದ್ರೆ ಇಲ್ಲಿ ತುಟ್ಟಿ ತುಟ್ಟಿ ಕಾರು ಗಳನ್ನಷ್ಟೇ ಸರ್ವಿಸ್ ಮಾಡ್ತಾರೆ ಅನಿಸ್ತದೆ --